ಇದು ಬಿಳಿ ಕಲರ್‌ ಕಾರು . ಬಾಳ ತುಟ್ಟಿ ಇರ್ತಾವ. ಬಾಳ ಫಾಸ್ಟ್‌ ಹೋತ್ತಾವ. ಮತ್ತ್ ಎಲ್ಲಾ ಚೆಂದ ಐತಿ .

ಆಯ್ಕೆ ಮಂದು ಮುಂದೆ ತಗಬೇಕು ಅವ್ರೂ ಕೊಟ್ರೆ ಎಲ್ಲಾ ರೇಟ್‌ ಏಳಿ ನಮಿಗೆ ಕೊಡ್--

ಮತ್ತೆ ಇದು ಗುಳಿಗೆ ಸಹಾ ಇವರ

ಕಾಪೌಂಡ್‌ ಗೇಟು ಎಲ್ಲಾ ಬೆಸೈತಿ ಗುಡಿ ಕೆಂಪು ಕಲರ್‌ ಬಣ್ಣ .

ಇದು ಒಂದು ಜುಮ್ಮ ಮಸೀದಿ ನಮಾಜ್‌ ಮಾಡುವ ಮಸೀದಿ ಇದು ಎಲ್ಲಾ ಲೈಟ್ಸ್‌ ಹಾಕಿದ್ದಾರೆ ಹಿಂದಿಯಲ್ಲಿ ಬರೆದಿದ್ದಾರೆ ಅಕ್ಷರಗಳು ನಮಾಜ್‌ ಮಾಡ್ತಾರೆ ಮಂದಿ.

ಇಲ್ಲಿ ಓದಿ ಹೋಗಕ್ಕೆ ಬಂದಿದ್ದಾರೆ ಎಲ್ಲರೂ ಓದುತ್ತಾರೆ ಇದು ಮೈದಾನದಲ್ಲಿ ಚರ್ಚ್‌ ಮಾಡ್ಯಾರ .